ಇಲ್ಲಿ ಒಂದು ಸಮಾರಂಭ ನಡೆಯುತ್ತಿದೆ ಈ ಸಮಾರಂಭದಲ್ಲಿ ಎಲ್ಲರೂ ಸೇರಿದ್ದಾರೆ ಈ ಸಮಾರಂಭದಲ್ಲಿ ಎಲ್ಲರೂ ಹುಡುಗ ಹುಡಿಯನ್ನು ನೋಡುತ್ತಾ ನಿಂತಿದ್ದಾರೆ ಕೆಲವ್ರು ಕೂತಿದ್ದಾರೆ.

ಇದು ಒಂದು ದೇವಿಯ ವಿಗ್ರಹ ಮಾಡಿ ಜನರು ಕೂರಿಸಿದ್ದಾರೆ. ಆ ದೇವಿಯ ವಿಗ್ರಹದ ಮುಂದೆ ಮೂರೂ ಜನರು ಕೂತಿರುವದನ್ನು ನೋಡಬಹುದು.

ಆ ಕಾರ ಶಿವು ಪೇಪರ್ ನನ್ನು ಹಿಡಿದುಕೊಂಡು ಏನೋ ಮಾಡುತಿರುವ ಸನ್ನಿವೇಶ ವಾಗಿದೆ ಇದು ಎಲ್ಲ ಯುವಕರು ಮಾಡುತಿರುವುದನ್ನು ನೋಡಬಹುದು.

ಆ ಯುವಕ ಏ ಚೀಟಿಯಲ್ಲಿ ಏನೋ ಬರೆಯುತ್ತಿದ್ದಾನೆ ಅವನ ಜೊತೆ ಹಲವಾರು ಯುವಕರು ಇದ್ದಾರೆ. ಅವರು--

ಇದು ಒಂದು ದೇವಿಯ ದೇವಾಲಯವಾಗಿದೆ ಈ ದೇವಿಯ ದೇವಾಲಯವು ತುಂಬಾ ಶಕ್ತಿ ಶಾಲಿ ಆಗಿದ್ದು ಇಲ್ಲಿ ಹಲವಾರು ಯುವಕ ಯುವತಿಯರು ಬರುತ್ತಾರೆ .

ಮೂವರು ಕಪ್ಪು ಬಣ್ಣದ ಬಟ್ಟೆಯನ್ನು ಹಾಕಿದ್ದಾರೆ.

ಅಲ್ಲಿ ಒಬ್ಬ ಇಬ್ಬರು ಯುವತಿಯರು ನಿಂತಿದ್ದಾರೆ ಮತ್ತೊಬ್ಬ ಯುವಕ ಮೈಕ್ ನ್ನೂಹಿಡಿದುಕೊಂಡು ನಿಂತಿದ್ದಾನೆ.

ಇಲ್ಲಿ ನಾವು ನೋಡುವುದಾದರೆ ಪುಟ್ಟ ಪುಟ್ಟ ಮಕ್ಕಳು ಕೆಳಗೆ ಕೂತುಕೊಂಡು ಆಟವಾಡುತ್ತಿದ್ದಾರೆ ಅವರ ಜೊತೆಗೆ ಅವರ ಶಿಕ್ಷಕರು ಇರುವುದನ್ನು ಕೂಡ ನಾವು ನೋಡಬಹುದು ಎರಡು ಸಾಲಾಗಿ ಕೂತಿರುವ ಮಕ್ಕಳು--

ಒಂದು ಶಾಲೆಯಲ್ಲಿ ಬೆಂಚ್ ಇಬ್ಬರು ಮಕ್ಕಳು ಇರುವುದನ್ನು ನಾವು ನೋಡಬಹುದು ಶಾಲೆಯಲ್ಲಿ ಶಿಕ್ಷಕಿಯು ಮಕ್ಕಳ ಮಧ್ಯೆಯೇ ನಿಂತಿರುವುದನ್ನು ಸಹ ನೋಡಬಹುದಾಗಿದೆ.

ಆಹಾರಗಳು ದೊರೆಯುತ್ತವೆ ಇಲ್ಲಿ ಯುವಕ ಯುವತಿಯರು ಬರುವುದನ್ನು ನಾವು ನೋಡಬಹುದು ಹಾಗೆಯೆ ಆ ಅಂಗಡಿಯಿಂದ ಹೊರಗೆ ಹೋಗುವುದನ್ನು ಸಹ ನಾವು ನೋಡಬಹುದು ಮುಂದೆ ಬೈಕ್ ಇರುವುದನ್ನು ನಾವು ನೋಡಬಹುದು .

ಬೈಕ್ ನ ಮೇಲೆ ಒಬ್ಬ ಯುವಕ ಕುಳಿತುಕೊಂಡಿದ್ದಾನೆ ಪಕದಲ್ಲಿ ಒಂದು ಪುಟ್ಟ ಮಗು ಇರುವುದನ್ನು ನಾವು ನೋಡಬಹುದು. ಮತ್ತೊಂದು ಬೈಕ್ ಅನ್ನು ಒಬ್ಬ ಮಾಲೀಕ ಹತ್ತಿಕೊಂಡು ಹೋಗುತ್ತಿದ್ದಾನೆ.